ಮೇಲೆ ಸೇತುವೆಯು ಕಾಣಿಸ್ತಾ ಇದೆ ಕೆಳಗೆ ನೀರಿನಲ್ಲಿ ಜನಗಳು ಆಂ ಸ್ನಾನ ಮಾಡೂದು ಬಟ್ಟೆ ಒಗಿಯುದು ಎಲ್ಲ ಮಾಡ್ತಾ ಇದ್ದಾರೆ ನನಗೂ ಅಲ್ಲಿ ಹೋಗ್ಬೇಕು ನೀರಲ್ಲಿ ಪ್ರಕ್ರತ ದೃಶ್ಯವನ್ನು ಕಾಣ್ಬೇಕು ಫೋಟೋವನ್ನು ಕ್ಲಿಕ್ಕಿಸಬೇಕು ಎಂದು ತುಂಬಾ ಆಸೆ ಆಗ್ತಾ ಇದೆ.

ನಮ್ಮನೆಯಲ್ಲಿ ತುಂಬ ತುಳಸಿ ಗಿಡವನ್ನು ನಾವು ನೆಟ್ಟಿರುತ್ತೇವೆ ಇವರ ಹಾಗೆ ಆಂ ತುಳಸಿ ಗಿಡವನ್ನು ನೆಡುವುದರಿಂದ ಉತ್ತಮವಾದ ಗಾಳಿ ಸಿ--

ಪ್ರಕೃತಿಯು ತುಂಬ ಉತ್ತಮವಾಗಿರುತ್ತದೆ. ಪ್ರಕೃತಿಯಲ್ಲಿ ಸಿಗುವಂತಹ ಆಂ ಹಳ್ಳಿ ಮದ್ದುಗಳನ್ನು ಮಾಡಿ ಆಂ ಆರೋಗ್ಯ ವೃದ್ಧಿ ಮಾಡ್ಳಿಕ್ಕೆ ಬೇಕಾ.